ಆ ಕಬ್ಣಾನ್ ತಗೊಂಡ್ ನಾವ್ ಏನಾದ್ರು ಮಾಬಹುದ್ರಿ ಮತ್ತ್ ಇದ್ರಿಂದ ತುಂಬ ಉಪಯೋಗ ಐತಿ ಯಾಕಂದ್ರೆ ಕಲ್ಲನ್ನ ಮನೆ ಕಟ್ಟಾಕೆ ಎಲ್ಲಾದಕ್ಕು ತುಂಬ ಉಪಯೋಗ ಆಗುತ್ತೆ.

ಇದು ಕ್ರಿಕೆಟ ಮೈದಾನ ರಿ ಕ್ರಿಕೆಟ್ ಮೈದಾನಾಗ ನಾವು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾವಿ ಇಲ್ಲಿ ಒಬ್ಬಕೆಯಿಂದ ಕ್ರಿಕೆಟ್ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಿದಳಾ ಹಿಂದಕ್ ಒಬ್ಬಾಕಿ --

ಇದು ಒಂದು ರೆಸೋರ್ಟ್ ಐತ್ರಿ ಈ ರೆಸೋರ್ಟ್ ನಾಗ ನಾವು ಹೋಗಿ ಊಟ ಮಾಡ್ಬಹುದು ಮತ್ತೆ ಕುಂತ್ಕೊಂದ ಬಹುದು ನಮಗಿಷ್ಟವಾದವ್ರ ಜೊತೆ ಎಸ್ಟೊತ್ತ ಆದ್ರು ಕುತ್ಕೊಬಹುದು ಮತ್ತ ಊಟ ಎಲ್ಲಾ ಮತ್ತ ಜ್ಯುಸ್‌ ಇರ್ತೈತ್ರಿ .

ಮತ್ತೆ ಊಟ ತಿಂಡಿ ಎಲ್ಲ ಅವ್ರೆ ಕೊಡ್ತಾರೆ ಮೂರ್ ಹೊತ್ತೂನು ನಾವು ಕೋಲೇಜ್ ಗ್ ಹೋಗ್ ಬರೋಮುಟ.